ಮತ್ತೆ ಮರ ಗಿಡ ಎಲ್ಲಾದವು ಎಲ್ಲಾಆದವು ಬಿಲ್ಡಿಂಗ್ ಏತಿ ಗ್ರೀನ್ ಕಲರ್-- -

ಇದು ಒಂದು ಬಸ್ ಸ್ಟಾಂಡ್ ಬಸ್ ಸ್ಟಾಂಡ್ ಒಳಗೆಲ್ಲ ಫುಲ್ ಕ್ಲೀನ್ ಏತಿ ಮತ್ತು ಪಕ್ಕ ಒಂದು ಬಿಲ್ಡಿಂಗು ಏತಿ ಒಂದ ಯೆಲ್ಲೋ ಕಲರ್ ಆರೆಂಜ್ ಕಲರ್ ಬಸ್ ಏತಿ ಮತ್ತ--

ಇದೊಂದು ಮುಸೋರುಡು ಮುಸ ಮಟದ್ದು ಬಿಲ್ಡಿಂಗ್ ಅಲ್ಲಿ ಟೈಮ್ ಅಯ್ತಿ ಮತ್ತೆ ಜನಯೆಲ್ಲಾ ಅಡ್ಡಡಕ್ಕೆ ನಿಂತರ ಷಾಪಿಂಗ್ ಮಾಡೋಕ್ಕೆ ಮತ್ತೆ ಜಗ್ಗೊಷ್ಟೂ ಹಳೆ ಕಾಲದ್ದು ಬಿಲ್ಡಿಂಗ್ಸ್ ಇದವೆ ಮರನು ಅಯ್ತಿ.

ಬ್ಲಾಕ್ ಕಲರ್ ಸೋಫಾ ಐತಿ ಅದರ್ ಮುಂದೊಂದ್ ಡೈನಿಂಗ್ ಟೇಬಲ್ ಐತಿ ಟಿಸ್ಷು ಇಟ್ಟಾರಾ ಮತ್ತೊಂದು ಡ್ರಾಯಿಂಗ್ ಅಲ್ಲೈತ್ರಿ ಹುಡುಗಿ ಟೀ ಕುಡ್ ಕಾಫಿ ಕುಡಿಯೋ ಅಂತ ಮತ್ತ್ ಆರ್ ಚೇರ್ ಅದಾವ ಬ್ಲಾಕ್ ಕಲರ್ ಸೇಮ್ ಸೇಮ್ ಬ್ಲಾಕ್ ಬ್ಯಾಗ್ರೌಂಡ್ ಐತಿ ಇದೊಂದ್ ಕೆಫೆ __

ಇದೊಂದು ಕೆಫೆ ಫೈವ್ ಸ್ಟಾರ್ ಕೆಫೆ ಇದಕ್ಕೆ ಬ್ಲೂ ಯಲ್ಲೋ ಮತ್ತೆ ಬ್ಲಾಕ್ ಗ ಬಲೂನ್ಸ್ ಹಕಾರ ಡೆಕೋರೇಷನ್ ಮಾಡರ.